ಬಟ್ಟೆಯಂಗಡಿಯಲ್ಲಿ ಎಲ್ಲರು ಬಟ್ಟೆಯನ್ನು ಮಾರುತ್ತಾರೆ ಮತ್ತು ನಮಗೆ--

ಬೇಕಾದಂತ ಬಟ್ಟೆಗಳನ್ನ ನಾವು ಹೋಗಿ ಬಟ್ಟೆಯಂಗಡಿಗೆ ಹೋಗಿ ಖರೀದಿ ಮಾಡಿಕೊಂಡು ಬರಬಹುದು.

ಈ ಚಿತ್ರದಲ್ಲಿ ಹಲವಾರು ವಸ್ತುಗಳು ರಾಶಿ ಬಿದ್ದಿದೆ.

ನಾವು ಈ ಚಿತ್ರದಲ್ಲಿ ವಿಜ್ಞಾನ ಬುಕ್ ಸ್ಟೇಷನರಿ ಅಂಗಡಿಯನ್ನ ನೋಡಕ್ ಕುಂತೀವಿ ಈ ವಿಜ್ಞಾನ ಬುಕ್ ಸ್ಟೇಷನರಿ ಅಂಗಡಿ ಇದನ್ನ --

ಹಿಂಗೇ ಭಾಲಗೊಳ್ ತರದು ಹೂವು ಎಲ್ಲ ಬೆಳೆಸಿರ್ತಾರೆ ಇಲ್ಲಿ ನೋಡಬಹುದು ನೀವು ಚೆಂಡು ಹೂವು ಒಂದು ನಾಲ್ಕೈದು ಕಲರ್ ಇದಾವು.

ಟೀಮ್ ಕಡೆಯವರು ಬ್ಯಾಟಿಂಗ್ ಮಾಡಾಕೆ ಹೋಗ್ತಾರಾ ಇನ್ನೊಂದು ಟೀಮ್ ಕಡೆಯವರು ಬೌಲಿಂಗ್ ಮಾಡಾಕೆ ಹೋಗ್ತಾರಾ.

ಸ್ವಾಮಿ ವಿವೇಕಾನಂದರವರ ಬಗ್ಗೆ ಹೇಳಬೇಕೆಂದರೆ ಇವರು ಬಾಳ ಫಿಟ್ನೆಸ್ ಆಗಿ ಇರ್ತಾರೆ ಸ್ವಾಮಿ ವಿವೇಕಾನಂದರು.

ಇಲ್ಲಿ ನಮ್ಮ ಕಣ್ಣಿಗೆ ಮೆಣಸಿನಕಾಯಿ ಕಾಣಾಕ್ ಕುಂತೈತಿ. ಮೆಣಸಿನಕಾಯಿ ತಿಂದರೆ ಭಾಳ ಖಾರ ಇರ್ತವು ಮಕ ಎಲ್ಲ ಉರಿತೈತಿ.

ಕಲ್ಲಾದವು ಇದರ ಒಟ್ಟು ಮತ್ತೆ ಇಲ್ಲಿ ಯಾವುದೇ ಗಿಡ ಮರ ಗಳು ಏನು ಬೆಳಕೊಂಡಿಲ್ಲ ಯಾಕಂದ್ರೆ ಇದು ಓಟ್ ಪೂರಾ ಕಲ್ಲಿನ ಗುಡ್ಡ ಐತಿ.

ತೊಂಭತ್ತು ರೂಪಾಯಿ ಬಸ್ ಚಾರ್ಜ್ ನಾನು ಬೆಳಗಾವಿ ನಿಂದ ಹುಬ್ಬಳ್ಳಿಗೆ ಇದು ನೋನ್ ಸ್ಟಾಪ್ ಬಸ್ ಐತಿ ಡೈರೆಕ್ಟ್ ಆಗಿ ಬೆಳಗಾಂ ಗೆ ಹೋಗೋ ಬೆಳಗಾಂ ನಿಂದ ಹುಬ್ಳಿಗೆ ಹೋಗಿ --

ಸಣ್ಣ ಸಣ್ಣ ಕಾಣಾಕಾಂತವು ಮತ್ತೆ ಇಲ್ಲಿ ಮರ ಗಿಡ ಎಲ್ಲ ಬೆಳಕೊಂಡಾವು.

ನಾವು ಇದರ ಒಳಗಡೆ ಒಂದು ದೊಡ್ಡ ಬಿಲ್ಡಿಂಗ್ ನ್ನು ನೋಡಕ್ ಕುಂತೀವಿ ಈ ದೊಡ್ಡ ಬಿಲ್ಡಿಂಗ್ ಬಾಳ ಅಂತಸ್ತಿನ ಬಿಲ್ಡಿಂಗ್ ಐತಿ ಇದು.

ಮತ್ತೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಕಟ್ಟಡಗಳು ಅದಾವು.

ಇದರೊಳಗೆ ನಾವು ಒಂದು ಕೆಂಪು ಕೋಟೆಯನ್ನ ನೋಡಕೆ ಕುಂತೀವಿ.

ಈ ಕೆಂಪು ಕೋಟೆ ಅಂತಂದ್ರೆ ಇದರ ಬಣ್ಣ ಕೆಂಪು ಕಲರ್ ಹೊರಗಡೆ ಐತಿ.

ಇದರ ಒಳಗಡೆ ನಾವು ಒಂದು ಬಂಗಾರದ ಮೂರ್ತಿಯನ್ನು ಹೊಂದಿರತಕ್ಕಂತ ದೇವರನ್ನು ನೋಡಕ್ ಕುಂತೀವಿ.

ಇವು ರಿಲಯನ್ಸ್ ಕಂಪನಿ ಎಲ್ಲವೂ ಚಲೋ ಬರ್ತಾವು.

ಇದರೊಳಗೆ ಒಂದು ಮದುವೆ ನಡೆಕೊಂತತಿ ಈ ಮದ್ವೆ ಒಳಗೆ ಮದು ಮತ್ತೆ.

ಈ ಫಂಕ್ಷನ್ ಹಾಲ್ ಗುಡೆ ಏನು ಮಾಡ್ತಾರೆ ಅಂತಂದ್ರೆ ದೊಡ್ಡ ದೊಡ್ಡ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ.

ಇಲ್ಲಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದ ಎ. ಟಿ .ಎಂ. ನ್ನು ನೋಡಕೆ ಕುಂತೀವಿ.